ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಾ ಇರೋದು ಇದು ಒಂದು ಹೂವಿನ ತೋಟ. ಇಲ್ಲಿ ಹಲವಾರು ಜನ ಹೂಗಳನ್ನು ಕೀಳುತ್ತಿದ್ದಾರೆ ಮತ್ತೆ ಇವುಗಳು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ಹೂವಿನ ತೋಟವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಏನೆಂದರೆ ಇದು ಒಂದು ಹಣ್ಣಿನ ಅಂಗಡಿಯಾಗಿದೆ ಇಲ್ಲಿ ಹಲವಾರು ತರಹದ ಹಣ್ಣುಗಳನ್ನು ಮಾರುತ್ತಿದ್ದಾರೆ ಮತ್ತು ಇವು ನೋಡಲು ಕಿತ್ತಲೆ ಹಣ್ಣಿನಂತೆ ಕಾಣಿಸುತ್ತಿದೆ ಇದು ನಮ್ಮ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಸಿಗುವಂತಹ ಹಣ್ಣುಗಳಾಗಿದಾವೆ .

ಈ ಚಿತ್ರದಲ್ಲಿ ನಮಗೆ ಇದು ಒಂದು ಕ್ರಿಷಿಯನ್ ಚರ್ಚಾ ಗಿದ್ದು ಇಲ್ಲಿ ಒಬ್ಬ ಭಾಷಣವನ್ನು ಮಾಡುತ್ತಿದ್ದಾನೆ ಇನ್ನೊಬ್ಬ ಆ ಕಡೆ ನಿಂತುಕೊಂಡು ಹಾರ್ಮೋನಿಯಂ ನುಡಿಸುತ್ತಿದ್ದಾನೆ ಇದನ್ನು ನೋಡಿದರೆ ಇವರು ಸಂಗೀತ ಕಚೇಯನ್ನು ಮಾಡುತ್ತಿರುವ ಹಾಗೆ ಕಾಣುತ್ತದೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಚಿತ್ರಾನ ವಾಗಿದೆ.

ಇಲ್ಲಿ ಮೂರು ಜನ ಕೂತಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದಾರೆ ಇದು ನಮ್ಮ ಶಿವಮೊಗ್ಗದಲ್ಲಿ ಕಂಡುಬರುವ ಒಂದು ಚಿತ್ರಣವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಏನು ಎಂದರೆ ಒಂದು ದೇವರ ವಿಗ್ರಹ ಕಾಣಿಸುತ್ತಿದೆ ಇದು ನೋಡಲು ಹಳೆಯ ದೇಗುಲ ಇರುವ ರೀತಿ ಕಾಣುತ್ತಿದೆ ಇದು ನಮ್ಮ ಶಿವಮೊಗ್ಗದಲ್ಲಿ ಕಂಡುಬರುವ ಒಂದು ಚಿತ್ರಣವಾಗಿದೆ ನೋಡಲು ತುಂಬಾ ಹಳೆಯದಾದ ಒಂದು ದೇವಿಯ ರೀತಿ ಕಾಣಿಸುತ್ತಿದೆ. .

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಬಸವನ ಒಂದು ಅಹ್ ಚಿತ್ರ ಇದನ್ನು ನೋಡಲು ತುಂಬಾ ಅದ್ಭುತವಾಗಿದೆ

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಅದ್ಭುತವಾದ ಚರ್ಚ್ ಮೇಲ್ಭಾಗ ಮಾತ್ರ--

ನೋಡಲು ತುಂಬಾ ಚೆನ್ನಾಗಿದೆ ಮತ್ತು ಅದ್ಭುತವಾಗಿ ಕಾಣಿಸುತ್ತಾ ಇದೆ ಇನ್ನೊಬ್ಬ ಹುಡುಗ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡುತ್ತಾ ಇದ್ದಾನೆ